ನಮ್ಗೆ ಒಳ್ಳೆದಾದ್ರೆ ತೀರ್ಸ್ತಿವಿ ಹರಕೆನ ಅಷ್ಟೇ ಒಳ್ಳೆದಾದ್ರೆ ನಮ್ಗೆ ಒಳ್ಳೆದ್ ಮಾಡಪ್ಪ ನಾವೇನ್ ನಿಮ್ ಹರಕೆ ಏನಿದೆ ನಾವ್ ತೀರ್ಸ್ತಿವಿ. ನಮ್ಗ್ ಒಳ್ಳೆದ್ ಮಾಡ ಕೊಡಪ್ಪ.

ಅವಾಗ ಆ ತರ ಮರಗಳು ಇತ್ತು ಬೆಳೆಸಕ್ಕಾಯ್ತಿತ್ತು. ಈಗ ಆ ತರ ಮರಗಳಿಲ್ಲ ಇವಾಗ--

ಎಳ್ನೀರು ಕುಡಿತೀವಿ. ಎಳ್ನೀರು ಕುಡ್ಕಂಡು ನಮಗೆ ಏನೇ ಎಲ್ಲ ಸಮಸ್ಯೆಯಲ್ಲಾ ನೋಡ್ಕಂಡು ಮನೆಗ್ ಬರ್ತೀವಿ. ನಾವು ಬೆಳಿಗ್ಗೆ ಎದ್ದು ಹೋಗಿ ನೀರು ಕಟ್ಟಿಬಿಟ್ಟು ಬರ್ತೀವಿ.

ಅಲ್ಲಿ ಮಾಡಿರೋ ಬಟ್ಟೆಗಳು ಬೇರ್ಬೇರೆ ಕಡೆ ಸೇಲ್ ಮಾಡ್ತಾರೆ ಅಲ್ಲಿ ನಮ್ಮ ಸುತ್ತ ಮುತ್ತ ಅದೇ ಫೇಮಸ್ ಫ್ಯಾಕ್ಟರಿ .